ಹೇಳ್ಕೋದ್ರೆ ಒಬ್ ಒಬ್ಬ್ರು ಒಂದು ರೇಟ್ ನಾವು ಹಂಗೆ ಹೋಗ್ತಾ ಇರತ್ತಿವಿ ನಾಕ್ ನಾಕ್ ಸಲಿ.--

ನಮ್ಮನೆ ಹತ್ರನು ಹಿಂಗೇ ತುಂಬಾ ಸ್ಲಂಗಳು ಇದಾವೆ ಫುಲ್ಲು ಚಿಕ್ ಚಿಕ್ ಮನೆಗಳು ಫುಲ್ಲು ರೋಡ್ ಯಿಲ್ಲಾ ಫುಲ್ಲು --

ನಾವು ಒಂದ ದಿನ ಹೋಗತ್ತಾ ಇರಬೇಕಾದ್ರೆ ತುಂಬಾ ನೈಟ್ ಆಗಿತ್ತು ಅದಕ್ಕೆ ಅಲ್ಲೇ ಒಂದು ಲಾಡ್ಜ್ ಉಳಕೊಂಡವೀ.

ನಾವು ಒಂದಿಸಾ ಒಂದ್ ಟೂರಿಸ್ಟ್ ಪ್ಲೇಸ್ ಹೋಗಿದ್ದೋ ಫುಲ್ ಒಂದ್ ರಿವರ್ ದೊಡ್ದು ಕೆರೆತರ ಇತ್ತು ನೋಡೋಕ್ಕೆ.

ಅದ್ ಕಟ್ಟಕೊಂಡು ಒಂದ್ ಕೋಟಿ ಹತ್ರ ಹತ್ರ ಆಗಿರಬೊ ದು ಫುಲ್ಲು ಒಳಗಿನ ಡೆಕೋರೇಷನ್ ಅಂದ್ರೆ ಫುಲ್ಲು ಗ್ರಾಂಡ್ ಆಗಿ ಮಾಡ್ಬಿಟ್ಟಿದರೆ--